ಬಸ್ ಕಾರ್ ಎಲ್ಲ ಓಡಾಡಿಹಾಂಗ್ ಬರಲೀ ಚನ್ನಾಗ್ ಅದ ಬಸು ನಮ್ಮ್ ಊರಿಗೂ ಬರ್ಲಿ ಚನ್ನಾಗ್ ಅದ.

ಕರ್ಕೊ ಹೊಯ್ತಾರೆ ಕರ್ಕೊ ಬರ್ತಾರೆ ಚನ್ನಾಗ್ ಅಧ ನೀರು ಎಲ್ಲ ಮುಳುಗ್ಬಹುದು ಬೋಟ್ ಅಲ್ಲಿ ಚನ್ನಾಗ್ ಅಧ .

ಸಕತ್ ಆಗಿ ಮಾಡ್ತಿದೀರಾ ಚನ್ನಾಗ್ ಮಾಡ್ತಿದೀರಾ ಬನ್ನಿ ನಮ ಉರಗುವೆ ಡಾನ್ಸ್ ಮಾಡಿ ಮೈಂಡ್ ಗೆ ಚನ್ನಾಗ್ ಇರುತ್ತೆ.

ಚನ್ನಾಗ್ ಕಾಣ್ತಾಯ್ತೆ ಹಸಿರು ಗಿಡ ಎಲ್ಲ ಚನ್ನಾಗ್ ಕಾಂತದ ಆದ್ರೂ ಪಕ್ಕ ಮನೆ ಅಯ್ತೆ ಆದ್ರೂ ಪಕ್ಕ ರೋಡ್ ಅಯ್ತೆ ರೋಡ್ ಪಕ್ಕ ಆಟೋ ಬಸ್ ಕಾರು ಗಾಡಿ --

ಚನ್ನಾಗ್ ಮಾಡ್ತಿದಾರೆ ನಮ್ಮ್ ಸ್ಕೂಲ್ ಅಲ್ಲಿ ಎಲ್ಲ ನಿಮ್ ಸ್ಕೂಲ್ ಅಲ್ಲಿ ಹಿಂಗ್ಯೆಲ್ಲ ಮಾಡಿಸ್ತಾರಾ ಚನ್ನಾಗ್ ಹೇಳ್ಕೊಡ್ತಾರೆ ನಿಮ್ ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಬಗ್ಗೆ --

ಉಪಯೋಗ ಆಗುತ್ತೆ ಆಗುತ್ತಾ ಉಪಯೋಗ ಆಗುತ್ತಾ ಕಾ ಕಾರ್ ಗೆ ಬಸ್ ಗೆ ಲಾರಿ ಗೆ ಟೆಂಪೋ ಗೆ ಎಲ್ಲದಕು ಆಯ್ತಧ ಚನ್ನಾಗ್ ಅಧ.

ಕಾಣ್ಸ್ತಯ್ತಿ ನೀರು ಅಯ್ತೆ ಆದ್ರೂ ಪಕ್ಕ ಹಸಿರು ಗಿಡ ಮರ ಎಲ್ಲ ಅಯ್ತೆ ಪಕ್ಷಿ ಎಲ್ಲ ಚನ್ನಾಗ್ ಕಾಂತಯ್ತಿ ಚನ್ನಾಗ್ ನೋಡ್ಕೊಳಿ ಪಕ್ಷಿಗಲ್ ತೊಂದ್ರೆ ಕೊಡ್ಬೇಡಿ ಹೊಡಿಯೋಕ್ ಹೋಗ್ಬೇಡಿ ಬಡಿಯೋಕ್ ಹೋಗ್ಬೇಡಿ ಚನ್ನಾಗ್ ಅಧ.

ನೀರು ಮುಳಿಕೊಂಡು ಗಾಂಡ್ಲಾಕಡೆ ಎಲ್ಲ ಹಸ್ಕೊಂಡು ಕೈ ಮುಗಿತಾವ್ರೆ ಭಕ್ತಿ ಇಂದ ಕೇಳ್ಕೋತಾವ್ರೆ ಜೋಪಾನ ಜೋಪಾನವಾಗಿ ಬನ್ನಿ ಎಲ್ಲ ಚನ್ನಾಗ್ ಅವರೇ ಜನ್ಗಳು ನೋಡೋಕೆ ಚನ್ನಾಗ್ ಅವ್ರೆ ಭಕ್ತಿ ಇಂದ ಕೆಲೊಕೋತಿದೀರಾ ನೀರು ಮುಳಿಕೊಂಡು ಒಳ್ಳೇದಾಗಲಿ.

ಚನ್ನಾಗ್ ಕಾಂತದ ಚನ್ನಾಗ್ ಈದಿಯ ಅರಂಜ್ಮೆಂಟ್ ಎಲ್ಲ ಚನ್ನಾಗ್ ಮಾಡವ್ರೆ ಪೈಂಟ್ ಎಲ್ಲ ಚನ್ನಾಗ್ ಓಡ್ಸವ್ರೆ ದೇವಸ್ಥಾನ ಚನ್ನಾಗ್ ಕಾಂತದ ದೇವಸ್ಥಾನ ಓಪನ್ ಮಾಡಿ ನಾವು ಬರ್ತೀವಿ ಚನ್ನಾಗ್ ಅಧ ಚನ್ನಾಗ್ ಕಾಣ್ತಾಧ ದೇವಸ್ಥಾನ ಎಲ್ಲ ಚನ್ನಾಗ್ ಅಧ ಚನ್ನಾಗ್ ಡಿಸೈನ್ಸ್ ಎಲ್ಲ ಮಾಡವ್ರೆ ದೇವಸ್ಥಾನ--